ನಮಗೆ ಕಾಣುವುದು ಏನಂದರೆ ಅಲ್ಲಿ ಒಂದು ಸ್ಕೂಟರ್ ನಿಂತಿದೆ ಮತ್ತೆ ಅದ್ರ ಮುಂದೆ ಒಂದ್ ಎರಡು ಬೈಕ್ ನಿಂತಿದೆ. ಹಾಗು ಒಂದ್ ಇಬ್ಬರು ಮನುಷ್ಯರ ಕಾಲು ಮಾತ್ರ ಕಾಣುತ್ತಿವೆ. ಅವರು ಸ್ಲಿಪ್ಪರ್ ಅನ್ನು ಹಾಕಿಕೊಂಡಿದ್ದಾರೆ ಹಾಗು ನೆಲದ ಟೈಲ್ಸ್ ಅಲ್ಲಿದೆ ಹಾಗು --

ಹೂಗಳು ತುಂಬಾ ಚೆನ್ನಾಗಿ ಕಂಗೊಳಿಸುತ್ತ ಇದೆ --

ಚಿತ್ರದಲ್ಲಿ ಕಾಣುವ ದ್ರಶ್ಯವೇನೆಂದರೆ ಇದು ಒಂದು ನಾಮಕರಣದ ಫಂಕ್ಷನ್ ಆಗಿದೆ.

ಈ ದ್ರಶ್ಯವೇನೆಂದರೆ ಇದು ಒಂದು ಫಂಕ್ಷನ ನಡೆಯುವ ಸ್ಥಳವಾಗಿದೆ. ಅಲಂಕಾರವನ್ನು ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸುತ್ತಾಯಿದೆ.

ಇಲ್ಲಿ ಕಾಣುವ ದೃಶ್ಯ ವೇನೆಂದರೆ ಇದು ಕಾರ್ ಪಾರ್ಕಿಂಗ್ ನ ದೃಶ್ಯ ವಾಗಿದೆ .

ಕಾಣಿಸುವುದೇನೆಂದರೆ ಇದು ಒಂದು ಕಾರ್ ಮುಂದೆ ನಿಂತಿದೆ.

ಇಲಿಚಿತ್ರದಲ್ಲಿ ಕಾಣುವ ದೃಶ್ಯ ವೇನೆಂದರೆ ಇದು ಒಂದು ಪೆಟ್ರೋಲ್ ಬಂಕ್ ನ ಚಿತ್ರ ವಾಗಿದೆ ಇದರ್ ಹೆಸರು ಇಡೈನ್ ಆಯಿಲ್ --

ಮತ್ತು ತುಂಬಾ ಆಕರ್ಷಣೀಯ ಆಗಿ ಕೂಡಾ ಇದೆ. ನೋಡಲು ತುಂಬಾ ಚನ್ನಾಗಿ ಕಾಣಿಸುತ್ತಾಯಿದೆ. ಅಚ್ಚ ಹಸಿರಾದ ಗಿಡ ಅನ್ನು ಹೊಂದಿದೆ. ಮನುಷ್ಯರು ಪೆಟ್ರೋಲ್ ಅನ್ನು ಹಾಕಿಸ್ಕೊ --

ಹಿಂದೆ ಮರಗಳು ಕೂಡ ಇದೆ ಮುಂದೆ ಲೈಟಿಂಗ್ ಅನ್ನು ಹೊಂದಿದೆ ನೋಡಲು ತುಂಬ ಚೆನ್ನಾಗಿ ಕಾಣಿಸುತ್ತ ಇದೆ ಮತ್ತು ಒಂದು ನಾಯಿ ಮೇರ್ ಆಟೋದಲ್ಲಿ ನಿಂದಿದೆ ಮನುಷ್ಯರು ಪೆಟ್ರೋಲ್ ಹಾಕುತ್ತ ಇದಾರೆ.